ಮೇಲಿನ ಚಿತ್ರದಲ್ಲಿ ನಾವು ಕಾಣುವುದೆನೆಂದರೆ ಬಂಕ್ ಹಾಗೂ ಪೆಟ್ರೋಲ್ ಬೆಂಕಿನ ಕಟ್ಟಡವನ್ನು ನಿರ್ಮಿಸುತ್ತಿದ್ದಾರೆ.

ಈ ಮೇಲಿನ ಚಿತ್ರದಲ್ಲಿ ನನಗೆ ಕಾಣುವುದೇನೆಂದರೆ ಇದು ಒಂದು ಆಟದ ಮೈದಾನವಾಗಿದೆ ಈ ಆಟದ ಮೈದಾನದ ಸುತ್ತ ದೊಡ್ಡ ಕಾಂಪೌಂಡ್ ಅನ್ನು ನಿರ್ಮಿಸಿದ್ದಾರೆ.

ಏರಿಯಾ ಆ ಏರಿಯಾ ದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿಯ ಹೆಸರು ಗೋಲ್ಡನ್ ಸೀ ಫುಡ್ಸ್ ಎಂದು--

ಹಾಗು ಇಲ್ಲಿ ಗೋಪುರವುವಿದೆ ಗೋಪುರದ ಮುಂದೆ ಅ ಹೂವುನ ಅಲಂಕಾರವನ್ನು ಮಾಡಿದ್ದಾರೆ.

ಹಾಗೆ ಇಲ್ಲಿ ಸಿ_ಸಿ ಕ್ಯಾಮೆರಾ ಗಳನ್ನು ಅಳವಡಿಸಿದ್ದಾರೆ.

ಬೆಳಕಿನ ದೀಪಗಳಿಂದ ಅಲಂಕಾರ ಮಾಡಿರುತ್ತಾರೆ ಹಾಗೆ ಇಲ್ಲಿ ಕರೆಂಟಿ ನ ಬಲ್ಬ್ ಗಳನ್ನು ಇಡಲಿದ್ದಾರೆ.

ಈ ಮೇಲಿನ ಚಿತ್ರದಲ್ಲಿ ನನಗೆ ಕಾಣುವುದು ಏನೆಂದರೆ ಇದು ಒಂದು ಜಿಮ್ ಆಗಿದೆ ಜಿಮ್ಮಿ ಗ ಬಂದಿರೋರು--

ನಾವು ಕಾಣುವುದು ಏನೆಂದರೆ ಇದು ತರಗತಿಯಾಗಿದೆ ಆ ತರಗತಿಯಲ್ಲಿ ಸ್ಟೂಡೆಂಟ್ಸ್ ಅಂದರೆ ಮಕ್ಕಳಿಗೆ ಪರೀಕ್ಷೆಯನ್ನು ಇಟ್ಟಿದ್ದಾರೆ.

ಹಾಗೆ ದೇವರ ಹಿಂದೆ ಹಿಮಾಲಯದ ತರ ಚಿತ್ರಿಸಿದ್ದಾರೆ ಹಾಗೆ ಕೆಲವೊಬ್ಬರು ಮಹಿಳೆಯರು ಮಕ್ಕಳನ್ನು ಕರೆದುಕೊಂಡು ಬಂದಿದ್ದಾರೆ.

ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ಸ್ಲಿಪ್ಪರ್ ಅನ್ನು ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ಸಣ್ಣದಾದ ಪಾಟ್ ಇದೆ.

ಆ ಮನೆಯಲ್ಲಿ ಒಂದು ಕಾರ್ಯಕ್ರಮ ನೆಡೆಯುತ್ತಿರುವ ಕಾರಣದಿಂದ ಆ ಬೆಳಕಿನ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ.